ಮಾಡಿ ನಿಲ್ಲಿಸಿರುತ್ತಾರೆ. ಹೂದೋಟಗಳು ಸ್ವಚ್ಛಂದವಾಗಿದೆ. ಪಕ್ಕದಲ್ಲಿ ಮೇಲ್ಗಡೆ ಕರೆಂಟ್ ಲೈನ್ ಉ ಕಾಣಿಸುತ್ತಾಯಿದೆ.

ಛತ್ರಪತಿ ಶಿವಾಜಿ ಮಹಾ ರಾಜರ ವಿಗ್ರಹ ..

ಕೆಳಗಡೆ ದ್ವಿಚಕ್ರಗಳು ಒಂದು ಇದೆ ಮತ್ತೆ ವಾಹನಗಳು ಪಾರ್ಕಿಂಗ್ ಆಗಿವೆ ಸ್ವಲ್ಪ ಜನ ನೆರೆದಿದ್ದಾರೆ ಪೆಟ್ರೋಲ್ ಬ್ಯಾಂಕಿನ ಒಂದು ಶಾಖೆಯು ಕಾಣಿಸ್ತಾ ಇದೆ.

ಕೊಡೆಗಳನ್ನು ಹಿಡಿದು ಜನರು ಸಂಚರಿಸುತ್ತಾ ಇದ್ದಾರೆ.

ಸಿಟಿ ಯ ಮಧ್ಯದ ಒಂದು ಭಾಗದಲ್ಲಿ ನಿರ್ಮಿಸಿರುವಂತ ಗಾರ್ಡನ್ ಕುಳಿತುಕೊಳ್ಳಲು ಆಸನಗಳ ವ್ಯವಸ್ಥೆ ಇದೆ ತುಂಬಾ ಜನ ಅಲ್ಲಿ ನೆರೆದಿದ್ದಾರೆ.